ಆರೋಗ್ಯ ಕೂಡನು ಚನಾಗಿರತ್ತೆ ವಾತಾವರಣ ಮನೆ ಕುಟುಂಬದವರು ಕೂಡನು ಚನಾಗ್ ಇರ್ತಾರೆ. ಜಾಗ ಕೊಡ್ತಾ ಇರೋರಿಗೆ ಜಾಗ ಕೊಡ್ತಾ ಇಲ್ಲ ಚಟ ಮಾಡೋರಿಗೂ ಕೂಡ ಚಟ ಇರೋದಿಲ್ಲಾ ಎಲ್ಲಾ ಅನುಕೂಲವಾಗಿರ--

ಆದ್ರೂನು ಏನಂತ ಪ ಇದನ್ನ ಬಂದು ಇ ಅಹ್ ಡಿ ಸಿ ಬಂದು ಮಾಹಿತಿ ಕೊಟ್ಟೆ ಹೋಗಿಲ್ಲಾ ಇನ್ನು ಹೋರಾಟ ಹಂಗೆ ಮಾಡ್ತಿದಾರೆ

ರಾಷ್ಟ್ರ ಧ್ವಜ ದ ಬಗ್ಗೆ ಅಲ್ಲಾ ಈಗ ನಾ ರಾಷ್ಟ್ರ ಧ್ವಜ ಬಗ್ಗೆ ಆಗಸ್ಟ್ ಹದಿನೈದ ರಾಗೆ ಪ್ರತಿಯೊಬ್ಬ ಆಹ್ಹ್ ಭಾರತ ದೇಶದಾಗ ಪ್ರತಿಯೊಬ್ಬ ನಾಗರೀಕತೆ ಹೆಣ್ಣು ಮಕ್ಕಳಿಗೆ ಆಗ್ಲಿ ಗಂಡು ಮಕ್ಕಳಿಗೆ ಅಗ್ಲಿ ಅವರಿಗೊಂದು ಗೌರವತೆ ಇರುತ್ತದೆ ಅದನ್ನ ರಾಷ್ಟ್ರ ಧ್ವಜ ಹಾರಿಸೋದು ಎಲ್ಲಾರಿಗೂ ಇಂಪಾರ್ಟೆಂಟ್ ಅದಾ ವಸ್ತು

ಇಲ್ಲಿ ಕೆಲವರಿಗೆ ಮೊನ್ನೆ ನಾವು ರನ್ನಿಂಗ್ ರೇಸ್ ಇಟ್ಟಿದ್ರು ಫಸ್ಟ್ ಪ್ರೈಸ್ ಬಳ್ಳಾರಿ ಹುಡುಗನಿಗೆ ಬಂದಿದೆ ಸೆಕೆಂಡ್ ಪ್ರೈಸ್ ನಮ್ ಹುಡುಗನಿಗೆ ಬಂದಿದಾನೆ ಮೂರನೇ ಪ್ರೈಸ್ ಹೊಸಪೇಟೆ ಹುಡುಗನಿಗೆ ಬಂದಿದೆ ಅಂತೇ ಈಗ ಮೊನ್ನೆ ಈಗ ಅಸ್ಟ್ರಾಗ ಇದಾಗ ಸೆಂಟರ್ ರ್ಯಾಲಿ ಕೂಡ ಇಟ್ಟಿದಾರೆ ಮೇಡಮ್

ಕೆಳಗೆ ಅಹ್ ಕ್ಲೀನ್ ಮಾಡಿರೋದು ಕೆಳಗೆ